ಈ ಚಿತ್ರದಲ್ಲಿ ಪೋಸ್ಟರ್ ಗಳಿದ್ದಾವೆ ಎಂ_ಆರ್_ಪಿ ಎನ್ನುವ ಪೋಸ್ಟರ್ ಇದೆ ಬಿಲ್ಡಿಂಗ್ ಗಳಿದ್ದಾವೆ.

ಬಂದು ಆನ್ ಆಗಿದೆ ಮತ್ತೆರಡು ಆಫ್ ಆಗಿದೆ ಸ್ಪೀಕರ್ ಇದೆ.

ಅಲ್ಲಿ ಕಾಲ್ಗಳಿದ್ದಾವೆ ಸ್ಕೆಚ್ ಪೆನ್ ಗಳಿದ್ದಾವೆ.

ತಗಡಿನ ಚಾವಣಿ ಇದೆ ಹಲವಾರು ಕಾರುಗಳ ಇದ್ದಾವೆ.

ಈ ಚಿತ್ರದಲ್ಲಿ ಲಾರಿಯ ಅರ್ಧ ಭಾಗ ಇದೆ ಕಲ್ಲು ಇದೆ.

ಚಿತ್ರದಲ್ಲಿ ಹಲವಾರು ಸಣ್ಣ ಸಣ್ಣದಾದ ಕಲ್ಲುಗಳು ಇದ್ದಾವೆ ಮ--